ಹಾಗು ಪಕ್ಕದಲ್ಲಿ ಒಂದು ರೆಫ್ರಿಜಿರೇಟರ್ ನನ್ನು ಕಾಣಬೌದಗಿದ್ದು ಪಕ್ಕದಲ್ಲಿ ಒಂದು ಮಿಕ್ಸಯು ಸಹ ಇದೆ.

ಒಂದು ಕಿರಾಣಿ ಅಂಗಡಿ ಎಂದು ಅನಿಸುತ್ತದೆ.

ಹಿಂದ್ಗಡೆ ಗಿಡಮರಗಳು ಸಹ ನಮ್ಗೆ ಕಾಣುತ್ತಿವೆ.

ಇಲ್ಲಿ ಎರಡು ಎಮ್ಮೆಗಳು ನಡೆದುಕೊಂಡು ಬರುತ್ತಿರುವ ದೃಶ್ಯವನ್ನು ಕಾಣಬಹುದು.

ನಾವು ಒಂದು ವಿಶಾಲವಾದಂತ ಕೆರೆಯನ್ನು ವೀಕ್ಷಿಸಬಹುದಾಗಿದ್ದು ಇಲ್ಲಿ ಒಂದು--

ಮತ್ತು ಒಂದು ಒಬ್ಬ ಪಕ್ಕದಲ್ಲಿ ಒಬ್ಬ ಮನುಷ್ಯನು ನೆಡೆದುಕೊಂಡು ಬರುತ್ತಿರುವ ದೃಶ್ಯವನ್ನು ಗಮನಿಸಬಹುದಾಗಿದೆ.